ಪಕ್ಕದಲ್ಲಿ ಒಂದು ರಸ್ತೆಯು ಸಹ ಇದೆ.

ಹಾಗು ಗಿಡಮರಗಳು ಸಹ ನಾವು ನೋಡಬಹುದು.

ಹಾಗು ಈ ಮನೆಯ ಮುಂದೆ ಒಂದು ಕಾರ್ ಸಹ ನಿಂತಿದೆ.

ಈ ಚಿತ್ರದಲ್ಲಿ ನಾವು ಒಂದು ಪಾರ್ಕನ್ನು ಗಮನಿಸಬಹುದು.

ಮತ್ತು ಇಲ್ಲಿ ಒಂದು ಕಾರ್ ಸಹ ನಿಂತಿದೆ.

ಹಾಗೂ ಇಲ್ಲಿ ಒಬ್ಬ ವ್ಯಕ್ತಿಯು ಓಡಾಡುತ್ತಿರುವ ದೃಶ್ಯವನ್ನು ನೋಡಬಹುದು.

ಮತ್ತು ಇಲ್ಲಿ ಒಂದ್ ಬಕೆಟ್ ಸಹ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಮನೆಯನ್ನು ನೋಡಬಹುದು.

ಮತ್ತು ಡೈನಿಂಗ್ ಟೇಬಲ್ ಮೇಲೆ ಕೆಲವು ಪುಸ್ತಕಗಳನ್ನು ನೋಡಬಹುದು.

ಚಿತ್ರದಲ್ಲಿ ನಾವು ಒಂದು ಶೋರೂಮ್ ಅನ್ನು ಗಮನಿಸಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಬ್ಯಾಂಕ್ ಅನ್ನು ನೋಡಬಹುದು.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾ--

ಮತ್ತು ಈ ಟ್ರಾಲಿಯ ಬಣ್ಣ ಎಲ್ಲೋ ಆಗಿದ್ದು--

ಮತ್ತು ಸುತ್ತಲೂ ಕಲ್ಲಿನ ಕಾಂಪೊಡ್ ಅನ್ನು ಕಟ್ಟಿ.

ಈ ಚಿತ್ರದಲ್ಲಿ ನಾವು ಒಂದು ವಿಶಾಲವಾದಂತಹ ಮನೆಯನ್ನು ನೋಡಬಹುದು.

ಹಾಗೂ ಈ ರೂಮಿ ನ ಮೇಲೆ ಹಲವಾರು ಜನರು ಚಿಕ್ಕ ಮಕ್ಕಳು ಯೋಗಾಸನ ಮಾಡುತ್ತಿರುವ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ವಿಶಾಲವಾದಂತ ಪಾರ್ಕ್ ಅಂದ್ರೆ ಓಡಾಡ್ತಕ್ಕಂತ ಒಂದು ಪ್ಲೇಸ್ ಅನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಮನೇನು ಗಮನಿಸಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಗನ್ ಟ್ರೇನಿಂಗ್ ಸೆಂಟರ್ ಅನ್ನು ಗಮನಿಸ ನೋಡಬೋ--

ಮತ್ತು ಮುಂದುಗಡೆ ಬೈಕು ಗಳು ನಿಂತುಕೊಂಡಿವೆ.

ದೊಡ್ಡದಾದ ಮರವು ಸಹ ನಾವು ನೋಡಬಹುದು.